ಅಲ್ ಆಫೀಸಿಗೆ ಹೋಗಿ ಏನೇನ್ ಕೆಲಸ ಬೇಕು ಎಲ್ಲಾ ಮಾಡ್ಸ್ಕೊಂಡ್ ಬರ್ತಾ ಇದ್ರು

ದೇವ್ರ ಬುಕ್ ಕೂಡ ಒದ್ತ ಇರ್ತೀವಿ ಭಗವತ್ಗೀತೆ ಅವೆಲ್ಲ ಮೊನ್ನೆ ಬಂದಿದ್ರು.

ನಾವು ಇನ್ನ ಮಾರ್ಚ್ ಇನ್ನ ಒಂದ್ ವಾರ ಹೋದ್ರೆ ಎಸಿನೆ ಯೂಸ್ ಮಾಡ್ತಿವಿ ಫ್ಯಾನೆ ಬೇಡ ಅನ್ಸ್ತಾಯಿತೇ.

ಅಲಂಕಾರ ಬಹಳ ಚೆನ್ನಾಗ್ ಮಾಡಿದ್ರು ನಿನ್ನೆ ನೋಡಿ ಅಲ್ಲೇ ಕಣ್ಣಿಗೆ ಅಷ್ಟ್ ಇದಾಗಬಿಡ್ತ್ ಅಲ್ಲೇ ಇರೋಣ ದೇವಸ್ಥಾನದಲ್ಲಿ ಅನ್ಸ್ತಿತ್ತು

ಆಹ್ಹ್ ಪೌಡರ್ ಹಾಕಿ ಬಿಸಿ ನೀರ್ ಕಾಯಿಸಿ ಹಾಕಿದ್ರ--